ಅಂದ್ರೆ ಈಗಾ ಏನಂತ ಹೇಳಿದ್ರೆ ಅದರಿಂದ ನಮ್ಗ ಉಪಯೋಗ ಅಷ್ಟೇ ಕೂಡಾ ದುರುಪಯೋಗ ಕೂಡಾ ಇದೆ ಈಗಾ. ಈಗಾ ಮಕ್ಳೆಲ್ಲಾ mobile use ಮಾಡೊದ್ರಿಂದ ಅದನೆಲ್ಲಾ use ಮಾಡ್ಕೊಂಡು ಅಂದ್ರೆ ದೂರುಪಯೋಗ ಕೂಡಾ ಮಾಡ್ಕೊತಾರೆ ಕೆಲವು ಜನಾ.

ಅದೆ ಒಳ್ಳೆ ರೀತಿಲಿ use ಮಾಡಿದ್ರೆ.

ಒಳ್ಳೇದು ಮತ್ತೆ ಜಾಸ್ತಿ use ಮಾಡಿ. ಈಗೆಲ್ಲಾ ಅಂದ್ರೆ ತುಂಬಾ ಜನಾ ಈಗಾ ಓದುದು ಬಿಟ್ಟು exam ಅಂದ್ರೆ ಏನ ಅವ್ರಿಗೆ ಇರುತ್ತಲ್ಲ ಪರೀಕ್ಷೆಗಳು ಆ time ಲ್ಲು ಕೂಡಾ ಇದನ್ನ use ಮಾಡ್ಕೊಂಡು time pass ಮಾಡ್ತಾರೆ ಆ ತರಾ ಆಗದೆ ಈಗಾ. ಹೌದು ಮಿತವಾಗಿ use ಮಾಡಿದ್ರೆ ಒಳ್ಳೇದು ಜಾಸ್ತಿ ಆದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಹೌದು ಆದ್ರೆ ನಮ್ಗೆ ತುಂಬಾ ಉಪಯೋಗ ಅಂತ ಹೇಳಿದ್ರೆ ಒಂದು ಗೊತ್ತ ಇರೋ ಗೊತ್ತಿಲ್ದೆ ಇರುವಂತಾ ವ್ಯಕ್ತಿನಾ ನಾವು ಪರಿಚಯ ಮಾಡ್ಕೊಬಹುದು ಅದೊಂದು ಒಳ್ಳೆ ವಿಷಯ ಇದ್ರಲ್ಲಿ ಅಂದ್ರೆ ಅವರ ಬಗ್ಗೆ ತಿಳ್ಕೊಬಹುದು. ಹೌದು Instagram ಲ್ಲಿ ಎಲ್ಲಾ ಈ contact number ಇನ್ನೂ ಬೇಕಾಗಿಲ್ಲಾ just name ಒಂದು friends ಮಾಡ್ಕೊಬಹುದು. ಹೌದು ಹೌದು ಅಂತ ಅಂದ್ರೆ ಅವರ ಅವರ ಬಗ್ಗೆ . ಅದೆ WhatsApp ಗೆ ಅವರ contact number ಬೇಕು.

ಇದ್ರಲ್ಲಿ ಆದ್ರೆ ಅದೊಂದು ಒಳ್ಳೇದು.

ಹೌದಾ ಇದೆಲ್ಲಾ ಒಬ್ಬ್ರದಾ ಅವ್ರದ್ದೇ Facebook, Instagram, WhatsApp ಎಲ್ಲಾ . ಆಹ್ ಹೌದು ಒಬ್ರು ತಗೊಂಡ್ರಲ್ಲ ಆಹ್ ಹೌದು ಆಹ್ ಆಯ್ತು ನಾ ಮತ್ತೆ WhatsApp ಅಲ್ಲಿ ಚಾ~ text ಮಾಡ್ತೇನೆ ಆಯ್ತಾ ಇದರ ಬಗ್ಗೆ.

ಹೇಗಿ~, ನಾನ್ ಹುಷಾರಿದ್ದೇನೆ, ನೀನ್ ಹೇಗಿದ್ಯಾ? ನಾನ್ ಸಾ ಹುಷಾರ್ ಇದ್ದೇನೆ ಎಂತ ಮಾಡ್ತಿದ್ದಿ ಇವಾಗ? ನಾನ್ ಈಗ ಕುತ್ಕೊಂಡಿದ್ದೆನೆ ಮನೆಯಲ್ಲಿ ಸುಮ್ನೆ, ನೀವು ನೀನೆಂತ ಮಾಡ್ತಿದ್ದೆ? ನಾನ್ಸ ಸುಮ್ನೆ ಕುತ್ಕೊಂಡಿದ್ದೀನಿ ನೆನ್ಪಾಯ್ತು ಅದಕ್ಕೆ ನಿಂಗೆ call ಮಾಡಿದ್ದು ಮಾತಾಡ್ಲಿಕ್ಕೆ. ಓ ಹೌದಾ! ನಾವ್ ಮೊದ್ಲೆಲ್ಲಾ ಶಾಲೆಗೆ ಹೋ~ ಹೋಗ್ವಾಗ ಎಲ್ಲ ಒಂದೇತರ ಆಟಾಡುದು ಅಲ್ವಾ? ಹೌದ್ ಹೌದು ಈಗ ಎಣಿಸ್ತದೆ ಅದೆಲ್ಲ. ಅದೇ ಈಗ ಯಾವ್ದ್ ಇಷ್ಟ ನಿನ್ಗೀಗ? ನನ್ಗೆ ಶಾಲೆಗೆ ಹೋಗ್ವಾಗ college ಹೋಗ್ವಾಗ ಎಲ್ಲ Kho kho ಅಂದ್ರೆ ತುಂಬಾ ಇಷ್ಟ ಅಲ್ಲ favorite ಅಲ್ಲ. ಹೌದ್ ಹೌದ್ ಅದ್ರಲ್ಲಿ ನೀನ್ ಉಷಾರಿದ್ಧಿ ಅಲ್ಲ . ಹೌದ್ ಹೌದು . ಹಾ ಹೌದ್ ನಂಗೆ Throwball ಅಂದ್ರೆ ತುಂಬಾ ಇಷ್ಟ ಇದ್ದದ್ದ್ ಅಲ್ಲ ಆಗ.

ನಾನು ಸ್ವಲ್ಪ height ಅಲ್ಲಾ ಹಿಂದೆಸ ಹಿಂದೆ ನಿಲ್ಲಿಸ್ತಿದ್ರು ಅಲ್ಲಾ.

ಅಹ್ ಮತ್ತೆ ಈಗ ಈಗ ಇಲ್ಲ ಅಲ್ಲ ಆಟಾಡ್ಲಿಕ್ಕೆ ಇನ್ನು ಯಾವಾಗ ಆಡುದು ಇನ್ನು ದೊಡ್ಡವರಾಗಿ ಆಯ್ತು ನಾವ್ . ಅದೇ ಈಗ ಇನ್ನು ಆಟಾಡುದಲ್ಲ college day school day ಇರುವಾಗ ಮಕ್ಕಳು ಆಟಾಡುದು ನೋಡುದ್ ಇನ್ನು. ಅದೇ ಅವ್ರಿಗೆ ಆದ್ರು ನಾವು ಸ್ವಲ್ಪ ಇದು ಮಾಡ್ಬೇಕು encourage ಅಲ್ವಾ. ಹಾ ಮತ್ತೆ ಮತ್ತೆ ಎಲ್ಲಿಗೆಲ್ಲಾ ಹೋದ್ಯಾ ಆಮೇಲೆ ನಾನ್ college ಬೇರೆ ಮಾಡಿದೆನಲ್ಲ

ನೀ ನೀನ್ ಮತ್ತೆ ಅದರಲ್ಲೇ ಮುಂದುವರಿಸಿಕೊಂಡು ಹೋದ್ಯಾ ಇದರಲ್ಲಿ Kho kho ದಲ್ಲಿ? . ಇಲ್ಲ Kho kho college ಅಲ್ಲಿ ಮುಗೀತು ನಂದು.

ಹಾ ನಂದು ಹಾಗೆ Throwball college last ಇದಾಗುವಾಗ ಅಷ್ಟರ್ವರಿಗೆ ಇತ್ತಾ ಮತ್ತೆ ಹೋಗ್ಲೇ ಇಲ್ಲ. ಮತ್ತೆ ಎಲ್ಲಿ ಹೋಗುದು ನಾವು ನಾನ್ಸ ಮತ್ತೆ college ಬಿಟ್ಟೆ ಅಲ್ಲ. ಹೌದ್ ಹೌದ್ ಆದ್ರೆ ಆ ಆ time ಒಳ್ಳೆದಲ್ಲ ನಮ್ಗೆ. ಹೌದು ಆ time ತುಂಬಾ ಒಳ್ಳೆದು ಸಾಯಂಕಾಲ ನಾಕ್ ಗಂಟೆ ಆದ್ಮೇಲೆ ಆಟಾಡ್ಲಿಕ್ಕೆ ಮತ್ತೆ practice ನಮ್ಗೆ ನಾವು ತುಂಬಾ ಕಡೆಗೆ Kho kho match ಗೆ ಎಲ್ಲ ಹೋಗ್ತಿದ್ವಿ ಅಲ್ಲಾ.

ಸಾ~ ಸಾಯಂಕಾಲ ನಾಕ್ ಗಂಟೆ college ಬಿಟ್ಟು ಮೇಲೆ ಆರ್ ಗಂಟೆ ಏಳ್ ಗಂಟೆ ತನಕ ನಮ್ದು practice . ಅದೇ practice ಮಾಡ್ಲಿಕ್ ಹೋಗಿ ಈಗ ಅದೇ ಹೇಳುದು ಎಷ್ಟು ತುಂಬಾ ಇದೆಲ್ಲ ಸಿಕ್ಕಿದೆ ಅಲ್ಲ medal ಎಲ್ಲಾ.

ಹಾ ನಮ್ಗೆ ಸಂಜೆನೂ ಇದು ತರಬೇತಿ ಇರ್ಲಿಲ್ಲ ಯಾವ್ದು ಇರಲಿಲ್ಲ ನಮ್ಗೆ. ಓದು ಓದು ಓದು ಅದೇ ಇರ್ತದೆ ಈಗ college life . ಈಗ ಅದೇ ಬೇಕು ಅದೇ ಆಟಾ ಅದೆಲ್ಲ ಎಷ್ಟು ಖುಷಿ ಅಲ್ವ ಕ್ರೀಡೆ. ಅದೇ ಈಗಿನ್ ಮಕ್ಳಿಗೆ ಅದ್ರಲ್ಲೆಲ್ಲ ಅಷ್ಟು ಎಂತ interest ಇಲ್ಲ. ಹೌದ್ ಹೌದ್ ಈಗ ಆಸಕ್ತಿ ಇಲ್ಲ ಮಕ್ಕಳಿಗೆ.

ನಮ್ಗೆ ಆ time ಆ time ಇದ್ದೆ ಒಳ್ಳೆದು ಆಟಾ ಕ್ರೀಡೆಯೆಲ್ಲ.

ಹ್ಮ್ ಮತ್ತೆ ಯಾವಾಗ ಬರ್ತಿ ಈಚೆ ನಮ್ಮ ಶಾಲೆ ಇದು ಇಲ್ಲೇ ನಮ್ದು college ಇನ್ನೆಲ್ಲಾ ಕ್ರೀಡೆಯೆಲ್ಲ ಉಂಟು ಅದಕ್ಕೆ ಬಾ ಮಕ್ಕಳಿಗೆಲ್ಲ ಸ್ವಲ್ಪ ಹೇಳಿ ಕೊಡ್ಬೋದಲ್ಲ . ಹೌದು ನೀನ್ ಬರ್ತೀಯಾ ನೀನ್ ಬಂದ್ರೆ ನಾನ್ ಬರ್ತೇನೆ. ಹಾ ಪರವಾಗಿಲ್ಲ ನಾನ್ ನಿನ್ನ ಕರ್ಕೊಂಡು ಹೋಗಲಿಕ್ಕೆ ಬರ್ತೇನೆ ನೀನ್ ಬಂದು ಇಲ್ಲೆಲ್ಲಾ ಹೇಳಿಕೊಡು ಅವರಿಗೆ ಸ್ವಲ್ಪ ಮಕ್ಕಳಿಗೆ. ನೀನ್ phone ಮಾಡು ನಂಗೆ ಯಾವಾಗ ಬರ್ಬೇಕಂತ ನಾನ್ ಬರ್ತೇನೆ ಅವಾಗ. ಆಯ್ತ್ ಆಯ್ತ್ ಸರಿ ಸರಿ phone ಮಾಡ್ತೇನೆ ಆಯ್ತಾ.

ಹಾ ಹುಷಾರ್ ಇದ್ದೇನೆ ಹುಷಾರ್ ಇದ್ದೇನೆ bye bye bye .

ನಾನು ಈಗ Holi ಹಬ್ಬದ ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ Holi ಹಬ್ಬ ಅಂದ್ರೆ ಒಂದು ರಂಗಿನ ಹಬ್ಬ ಅದನ್ನು ನಾವು Holi ಹಬ್ಬ ಅಂದ್ರೆ. ಬಹಳ ಸುಂದರವಾಗಿರುತ್ತದೆ Holi ಹಬ್ಬ ಅಂದ್ರೆ ಹ್ಮ್ ನಮ್ಮ ಮನೆಯ ಸುತ್ತ ಹುಡುಗ ಹುಡುಗಿಯರು ಹಿರಿಯರು ಎಲ್ಲ ಬಣ್ಣ ಹಚ್ಚಿಕೊಂಡು ಒಂದು ಕುಣಿಯುದೆ ಒಂದು ಖುಷಿ. ಅದನ್ನು ನೋಡುದೆ ಒಂದು ಸಂಭ್ರಮ ಹ್ಮ್ ನಮ್ಮ ಅಜ್ಜಿ ಅಂತೂ Holi ಹಬ್ಬ ಅಂದ್ರೆ ನಮ್ಮ ಮನೆಯ ಅಜ್ಜಿ ಅಂತೂ Holi ಹಬ್ಬ ಅಂದ್ರೆ ಅವ್ರಿಗೆ ತುಂಬ ಆಟಾಡುದು Holi ಯಾ ನೀರಿನಲ್ಲಿ ಬಣ್ಣ ಅ ವಿವಿಧ ಬಣ್ಣಗಳನ್ನು ಹಚ್ಚಿಕೊಂಡು ಖುಷಿ ಪಡುತ್ತಾರೆ ಹ್ಮ್. Holi, Holi ಒಂದು ರಂಗಿನ ಹಬ್ಬ ಇದನ್ನು ಬಣ್ಣದ ಹಬ್ಬ ಅಂತಲೂ ಕರೀತಾರೆ ಅಂದ್ರೆ ಒಂದೇ ಬಣ್ಣ ಅಲ್ಲ ವಿವಿಧ ಬಣ್ಣಗಳನ್ನೂ ಹಚ್ಚಿ ಆಚರಿಸುದು ಒಬ್ಬರ ಮೈಗೆ ಒಬ್ಬರು ಎರಚು ಕೊಳ್ಳುದು ಮತ್ತೆ. ಖುಷಿ ಪಡುದು Holi ಹಬ್ಬ ಅಂದ್ರೆ ಹ್ಮ್ Holi ಹಬ್ಬ ಅಂದ್ರೇ ಒಂದು ವಾರದಿಂದ್ಲೇ ಅದಕ್ಕೆ ತಯಾರ್ ಮಾಡ್ತಿರ್ತಾರೆ ಬಣ್ಣಗಳನ್ನೆಲ್ಲಾ ಹ್ಮ್.

ಎರಡು ದಿವ್ಸ ಹಬ್ಬ ಆಚರಿಸ್ತಾರೆ Holi ಹಬ್ಬ ಅಂದ್ರೆ ಗೊತ್ತುಂಟಾ ಎರಡು ದಿನ April March ತಿಂಗಳಲ್ಲಿ ಆಚರಿಸಲಾಗು~ ಆಗುತ್ತದೆ Holi ಹಬ್ಬದ ದಿನದಂದು ನಾವು. ಹೊಸ ಬಟ್ಟೆಗಳನ್ನೆಲ್ಲ ಧರಿಸುತ್ತೇವೆ Holi ಹಬ್ಬದಂದು ಮತ್ತೆ ಬಿಳಿ ಬಟ್ಟೆಗಳನ್ನು ಧರಿಸುತ್ತಾರೆ ಅ ಅ ದಿವಸ Holi ಹಬ್ಬದಂದು ಮತ್ತೆ Holi ಹಬ್ಬ ಅಂದ್ರೆ ಕೆಟ್ಟದರ ಮೇಲೆ ಒಳ್ಳೆ ತನವನ್ನು. ಜಯಿಸುವ ಹಬ್ಬ ಕೆಟ್ಟ ಈ ದಿನ ವಿಶೇಷ ಸಿಹಿ ತಿಂಡಿಗಳನ್ನು ತಯಾರಿಸುತ್ತಾರೆ ಮತ್ತೆ ಅದನ್ನು ಹಂಚಿ ತಿನ್ನುತ್ತಾರೆ Holi ಹಬ್ಬ ಅ ದಿನ.

ಶ್ರೀ ಕೃಷ್ಣ ನ ಭಕ್ತ ದೊಡ್ಡ ಭಕ್ತ ಪ್ರಹ್ಲಾದ ಬೆಂಕಿಯಿಂದ ಜೀವಂತವಾಗಿ ಬದುಕಿ ಬರುವ ದಿನವಾಗಿರುತ್ತದೆ Holi ಹಬ್ಬದಂದು ಮತ್ತೆ Holi ಅಂದ್ರೆ ಒಗ್ಗಟ್ಟು.

ಮತ್ತೆ ಜನರ ನಡುವಿನ ಸಾಮರಸ್ಯ ಶಾಂತಿಯ ಹಬ್ಬವಾಗಿರುತ್ತದೆ ಈಗ ನೋಡುದೆ ಒಂದು ಸಂಭ್ರಮ ಖುಷಿ. ಜನರಲ್ಲಿ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತದೆ Holi ಹಬ್ಬದಂದು ಹ್ಮ್. ಮತ್ತು ಐಕ್ಯತೆಯನ್ನು ಅರಳುತ್ತದೆ Holi ಹಬ್ಬ ಯಾವ ಜಾತಿ ಬೇಧ ಅಂತ ಇಲ್ಲ ಎಲ್ಲರು ಒಟ್ಟಾಗಿ ಇವರೆಲ್ಲ ಒಟ್ಟಾಗಿ ಆಚರಿಸುವ ಹಬ್ಬವಾಗಿರುತ್ತದೆ ಹ್ಮ್.

ಅಂದು ಯಾರಿಗದ್ರು ವೈ ಮನಸ್ಸು ಎಲ್ಲ ಇದ್ರೆ ಅ ದಿವಸ Holi ಹಬ್ಬದಂದು ಅದನ್ನು ಬಿಟ್ಟು ಎಲ್ಲರು ಒಟ್ಟಾಗಿ ಆಚರಿಸುವ ಹಬ್ಬವಾಗಿರುತ್ತದೆ Holi ಹಬ್ಬ ಶಾಲಾ college ಗಳಲ್ಲಿಸ ಆಚರಿಸುತ್ತಾರೆ . ಕಚೇರಿಗಳಲ್ಲಿ ಆಚರಿಸುತ್ತಾರೆ ಹಿರಿಯರು ಕಿರಿಯರು ಒಟ್ಟಾಗಿ ಕೂಡಿ ಆಚರಿಸುವ ಹಬ್ಬ Holi ಹಬ್ಬ ಆಗಿರುತ್ತದೆ ಹ್ಮ್ Holi Holi ಹಬ್ಬದಂದು ಹೋಳಿಗೆಗಳನ್ನು ಮಾಡುದು ತುಂಬ ಇಷ್ಟ ಪಡುತ್ತಾರೆ. ಸಿಹಿ ತಿಂಡಿಗಳಲ್ಲಿ ಹೋಳಿಗೆ ಹೆಚ್ಚು ಮಾತ್ರ.

Hello ಮಾಳವಿಕಾ. ಹಾ hello ದೀಕ್ಷಾ.

ಅಹ ಇಲ್ಲ ಇಲ್ಲ ಹೇಳಿ. ನೀನ್ ಹೇಗಿದ್ದಿಯಾ? ನಾನ್ ಹುಷಾರ್ ಇದ್ದೇನೆ ನೀವ್ ಹೇಗಿದ್ದೀರಾ ? ಹಾ ನಾನ್ಸ ಹುಷಾರ್ ಇದ್ದೇನೆ. ಮತ್ತೆ ನಿನ್ನ್ ಮನೆಯವರೆಲ್ಲ ಹೇಗಿದ್ದಾರೆ. ಆ ಮನೇಲೆಲ್ಲರೂ ಹುಷಾರ್ ಇದ್ದಾರೆ.

ಹಾ ನಮ್ಮ್ ಮನೆಯವರುಸ ಎಲ್ಲಾ ಹುಷಾರಾಗಿದ್ದಾರೆ ಆಹ್.

ಹಾ ತಿಂಡಿ ಆಯ್ತು.

ಹಾ ಆಯ್ತು ನಿನ್ಗೆ ಎಂತ special ? ಆ ಚಪಾತಿ ಮಾಡಿದ್ರು ಅಮ್ಮ ನಿಮ್ಮ್ ಮನೇಲಿ?

ಮತ್ತೆ ನೀವು degree ಎಲ್ಲ ಎಲ್ಲಿ ಮಾಡಿದ್ದು?

ಆ ನಾನ್ ನಿಟ್ಟೆ ಅಲ್ಲಿ ಮಾಡಿದ್ದು first grade college . ಹಾಅಲ್ಲಿ campus ಎಲ್ಲ ಒಳ್ಳೇದ ಉಂಟಲ್ಲಾ.

ಹಾ ಹೌದು ಒಳ್ಳೇದುಂಟು cap~ campus middle ಅಲ್ಲಿ ಒಂದು ಗಣಪತಿ temple ಉಂಟು ನಾವ್ internals ಎಲ್ಲ ಇರುವಾಗ ಅಲ್ಲೆ ಕೂತ್ಕೊಂಡೆಲ್ಲ ಓದ್ತಾ ಇದ್ವಿ. ಆ ಮತ್ತೆ ca~ campus ಒಳಕ್ಕೆ ಏನೊಒಂದ್ canteen ಕೂಡಾ ಇದೆ break time ಅಲ್ಲಿ ಎಲ್ಲಾ ಹೋಗಿ ನಾವು ಆ ತಿಂಡಿ ಎಲ್ಲಾ ತಿಂತಾ ಇದ್ವಿ.

ಹಾ ಹೌದು campus ಸ ಹಾಗೆ ಇದೆ. ಮತ್ತೆ course ಎಲ್ಲ ಯಾವ್ದೆಲ್ಲ ಇತ್ತಲ್ಲಿ.

ಆ ಇಲ್ಲಿ B.Com BBA, BCA ಆ B.Sc ಆ ನಾವ್ ಓದುವಾಗ BCA ಎಲ್ಲ ಇರ್ಲಿಲ್ಲ B.Com BBA, B.Sc ಮಾತ್ರ ಇತ್ತು ಈಗ recent ಆಗಿ BCA ಕೂಡಾ ಇದೆ.

ಇಲ್ಲಿ B.Com, M.Com ಎಲ್ಲ ಇತ್ತು ನಾನಂದ್ರೆ PUC degree ಎಲ್ಲಾ ಇಲ್ಲೇ ಮಾಡಿದ್ದು Saint Mary's College ಅಲ್ಲೆ.

ಹಾ ಮತ್ತೆ M.Com ಸ college ಅಲ್ಲೆ ಮಾಡಿದ್ದು.

ಓ ನೀವೆಲ್ಲ ಅಲ್ಲೆ ಮಾಡಿದ್ದಾ.

ಹ್ಮ್ ನಾನೆ M.Com ಇಲ್ಲಿ ಮ್ಯಾಂಗ್ಳೂರ್ ಅಲ್ಲಿ ಮಾಡಿದ್ದು.

ಮತ್ತೆ ನಿಮ್ಮದು college ಎಲ್ಲ ಹೇಗಿತ್ತು. ಹಾ college life ಎಲ್ಲಾ ತುಂಬಾ ಗಮ್ಮತ್ತಾಗಿತ್ತು.

ನಾವ್ ತುಂಬಾ ಎಲ್ಲ ಗಮ್ಮತ್ತೆಲ್ಲ ಮಾಡಿದೆವು.

ಹಾ ನಾವುಸ ಒಳ್ಳೆ ಗಮ್ಮತ್ತ್ ಮಾಡಿದ್ದೇವೆ.

ಹಾ ನಾವು ಹೋಗಿದ್ವಿ ಒಟ್ಟಿಗೆ ಒಂದ್ two days ಹೋಗಿದ್ವಿ.

ಆ ದಾಂಡೇಲಿಗೆ ಹೋಗಿದ್ವಿ.

ಹಾ ಹೌದು ನಾವೆಲ್ಲ ಆ sir ಅವರೆಲ್ಲ ಒಟ್ಟಿಗೆ college ಇಂದಲೇ ಹೋದದ್ದು.

ಹಾಗೆ ನೀವು ಹೋಗಿದ್ರಾ.